ಬೇರೆ ಬೇರೆ ರೀತಿಯ ಬ್ರಾಂಡೆಡ್ ಆಯಿಲ್ಸ್ ಗಳನ್ನು ನಾವು ಕಾಣಬಹುದಾಗಿದೆ ಕೆಲವು ಹಾಗೂ ಗ್ರೀಸ್ ಗಳು ಸಹ ಸಿಗುತ್ತದೆ.

ಇಲ್ಲಿ ಮಧ್ಯದಲ್ಲಿ ಒಂದು ಚಿಕ್ಕದಾದಂತಹ ಗಣೇಶನ ವಿಗ್ರಹ ಸಹ ಇದೆ.

ಮತ್ತು ಇಲ್ಲಿ ಮೂವರು ವ್ಯಕ್ತಿಗಳು ನಿಂತುಕೊಂಡಿದ್ದಾರೆ.

ಮತ್ತು ಅವು ಪಿಂಕ್ ಅಂಡ್ ಗ್ರೀನ್ --

ಈ ದೃಶ್ಯವೂ ರಾತ್ರಿ ತೆಗೆದಿರುವ ದೃಶ್ಯವಾಗಿದ್ದು--

ಹಲವಾರು ಬಗೆಯ ಚಸ್ಮಾಗಳನು ನಾವು ಕಾಣಬಹುದು.

ಮತ್ತು ಅವನ್ನು ಚಿಕ್ಕ ಚಿಕ್ಕ ಕವರಿನಲ್ಲಿ ಇಟ್ಟಿರುವ ದೃಶ್ಯ ಸಹ ನಾವು ನೋಡಬಹುದಾಗಿದೆ.

ಈ ಚಿತ್ರದಲ್ಲಿ ನಾವೊಂದು ಗೋಟೂರ್ ಟ್ರಾವೇರ್ಸ್ ಟ್ರಾವೆಲ್ಲೆರ್ಸ್ --

ಅಂಡ್ ಆಲ್ವೇಸ್ ಎಂದು ಬರೆಯಲಾಗಿದೆ ಬೋರ್ಡ್ .

ಈ ಚಿತ್ರದಲ್ಲಿ ನಾವೊಂದು ರಸ್ತೆಯನ್ನು ನೋಡಬಹುದು.

ಹಾಗೂ ಅಚ್ಚ ಹಸಿರಾದ ಗಿಡಮರಗಳನ್ನು ಕಾಣಬಹುದಾಗಿದೆ.

ಮತ್ತು ಇಲ್ಲಿ ಕಬೋಡಿನಲ್ಲಿ ಬುಕ್ಸ್ ಗಳನ್ನು ಕಾಣಬಹುದು.

ಓಡಾಡುತ್ತಿರುವ ದೃಶ್ಯ ನೋಡಬಹುದು ಮತ್ತು ಇಲ್ಲಿ ಡೈನಿಂಗ್ ಟೇಬಲ್ ಗಳು ಸಹ ಇವೆ.

ಹಾಗೂ ಇಲ್ಲಿ ಸ್ಟೆಪ್ಲೇಜರ್ ಅನ್ನು ಕಾಣಬಹುದು ಮತ್ತು ಕಂಪ್ಯೂಟರ್ ಗಳನ್ನು ನಾವು--

ನಾವು ನೋಡಬಹುದು ಮತ್ತಿಲ್ಲಿ ಕ್ಯಾಲೆಂಡರ್ ಸಹ ನಮಗೆ ಕಾಣುತ್ತಿದೆ.

ಹಿಂದೆ ಒಂದು ಕಿಟಕಿಯು ಸಹ ನಮಗೆ ಕಾಣುತ್ತಿದೆ.

ಅಲ್ಲಿ ಕೆಮ್ಮಿನ ಟಾನಿಕ್ ಬೂಸ್ಟ್ --

ಕ್ಲಿನಿಕ್ ಶಾಂಪು ಕಾರ್ತಿಕ ಶಾಂಪು --

ಹಾಗು ಬೈಕ್ಸ್ ಹಾಗು ಆಟೋ ಹಾಗು ಇನ್ನು ಇತರ.

ಈ ಚಿತ್ರದಲ್ಲಿ ನಾವು ಒಂದು ಸ್ವಿಮ್ಮಿಂಗ್ ಪೂಲ್ ಅನ್ನು ನೋಡಬಹುದು.

ಮತ್ತು ಇಲ್ಲಿ ಹಲವಾರು ಜ ಮಕ್ಕಳು--

ಸಹ ಅಂದ್ರೆ ಪ್ರಾಜೆಕ್ಟ್ ವರ್ಕ್ ಮಾಡುತ್ತಿರುವ ದೃಶ್ಯ ಸಹ ನಾವು ಕಾಣಬಹುದಾಗಿದೆ.

ಮತ್ತು ಹಿಂದ್ಗಡೆ ಕಬ್ಬಿಣದ ಗೇಟ್ ಅನ್ನು ನೋಡಬಹುದಾಗಿದೆ.

ಮತ್ತು ರೈನಿಂಗ್ ಟೇಬಲ್ ಸಹ ಇದೆ.

ಮತ್ತು ಇಲ್ಲಿ ಕಲ್ಲುಗಳನ್ನು ನಾ ಕಾಣಬಹುದಾಗಿದೆ ಹಾಗು--

ಈ ಚಿತ್ರದಲ್ಲಿ ನಾವು ಒಂದು ಪ್ಲಮಿಂಗ್ ಅಂಗಡಿಯನ್ನು ನೋಡಬಹುದು ಮತ್ತು ಇಲ್ಲಿ--

ಹಲವಾರು ಬಗೆಯ ಬೆಂಡ್ ಪೈಪ್ ಗಳನ್ನು ನಾವು ಕಾಣಬಹುದಾಗಿದೆ.

ಮತ್ತು ಹಚ್ಚಸಿರಾದಂತಹ ಗಿಡಮರಗಳನ್ನು ಸಹ ನಾವು ನೋಡಬಹುದು.

ಈ ಚಿತ್ರದಲ್ಲಿ ನಾವು ಒಂದು ಅಂಜಿತ್ ಡೈರಿ ಎಂಬ ಬೋರ್ಡ ನ್ನು ಕಾಣಬಹುದು ಮತ್ತು ಇದು ಒಂದು ಡೈರಿ ಆಗಿದ್ದು --

ಹಲವಾರು ಜನರು ನಿಂತುಕೊಂಡಿರುವ ದೃಶ್ಯ ಕಾಣಬಹುದಾಗಿದೆ.

ಎರಡು ಮೂರು ವಾಹನಗಳು ಸಹ ನಿಂತಿದೆ ಮತ್ತು--

ಮತ್ತು ಪೈಪ್ ಸಹ ಹೋಗಿದೆ ಮೇಲಕ್ಕೆ.

ಮತ್ತು ಇಲ್ಲಿ ಕೆಲವು ಕಿಡಕಿಗಳು ಸಹ ನಮಗೆ ಕಾಣುತ್ತಿವೆ.

ಒಂದು ಕಾ ಚಿಕ್ಕ ಕಾರಿನಲ್ಲಿ ಕುಳಿತುಕೊಂಡಿರುವ ದೃಶ್ಯವು ಸಹ ನಾವು--

ಇಲ್ಲಿ ಒಂದು ಪ್ಲೇಟಿದೆ ಹಾಗೂ ಪ್ಲೇಟಿನ ಮೇಲೆ--

ಚಿಕನ್ ಪೀಸ್ ಗಳನ್ನು ಕಾಣಬಹುದು ಹಾಗು ಪಕ್ಕದಲ್ಲಿ--

ಈ ದೃಶ್ಯದಲ್ಲಿ ನಾವು ಒಂದು ಅಂಗಡಿಯನ್ನು--